ನಮ್ಮ ಮನೆ ಮುಂದೆ ಹಿಂಗೇ ಐತೆ ರಸ್ತೆರೀ ಆದ್ರೆ ಇನ್ನ ಅದನ್ ಸರಿಯಾಗಿ ರೋಡ್ ಮಾಡಿಲ್ಲರಿ ಆ ನಮಗೆ ಇಲ್ಲಿ ಆಡಾಕೆ ಭಾಳ ಖುಷಿ ಆಗ್ತದ್ರಿ ರೋಡ್ ಮಾಡಿದ್ರು ಅಂದ್ರೆ ನಾವು ಸೈಕಲ್ ಭಾಳ ಆಡ್ತಿವ್ರಿ .

ಇಂತ ಬುಕ್ಸ್ ಎಲ್ಲ ಓದೋಕೆ ನನಗೆ ಭಾಳ ಇಷ್ಟ. ಬುಕ್ ಅಂಗಡಿಗೆ ಹೋದ್ರೆ ಯಾವುದು ತಗೊಳ್ಲಿ ಯಾವುದು ಬಿಡ್ಲಿ ಎಲ್ಲಷ್ಟು ನನಗೆ ಬೇಕು ಅನ್ಸುತ್ತೆ.

ಇಲ್ಲಿ ಒಂದು ನಾಳೆ ಜಾತ್ರೆ ಇದೆ. ಇದೆ ತಾರಾ ಹೂವ ಕಟ್ಟಿರ್ತೀವಿ ಲೈಟ್ ಹಚ್ಚಿರ್ತಿವಿ ಇದೆ ತರ ಪುಕ್ ಪುಕ್ ಲೈಟ್ ಇದೇ ತರ--